ಇದು ರೈಚೂರ್ ನಎಇರೊದು ಬಸ್ ಶ್ಟಾಪು ಈ ಬಸ್ ಶ್ಟಾಪಿ ನಲ್ಲಿ ನಮ್ಮ್ ಹುಡುಗ್ರು ಬರೀ ವಿಮಾಲ್ಗುಳು ತಿನೋದು ಇದು ಮಾಡೋದು ಮತ್ತೆ ಟೈಮಿಗ್ ಬಸ್ ಸಿಗೊಕ್ಕಿಲ್ಲ ಟಿಕೆಟ್ ಕೊಡಕ್ಲೆಲ್ಲಾ ಫುಲ್ ಫುಲ್ ಮಾಡಿ ಮತ್ತೆ --

ಅವು ಮನೆಗ ರೊಕ್ಕಾ ಇಸ್ಕೊಂಡ್ ಬರೋದು ಸಣ್ಣ ಗೊಲ್ಗೊಂಡ ಮಾಡ್ಸಕೊಂತಿನ ತಂದು ಇಲ್ಲಿ ಬಂದು ಚಪ್ಲಿ ಕಟಿಂಗ್ ಮಾಡಸ್ --

ಅದೆಷ್ಟಕ್ಕೆಂದೆ ಬಂದು ಬರಿ ಓದುರೋದು ಓದುರೋದು ಆಲ್ಗುಳು ಚಲ್ಲೂದು ಈದ್ ಚಲ್ಲೂದು ಮಾಡ್ತಾರ್ ಬರೀ --

ಆಲ್ಲಿ ಸೇಲ್ ತೊಗೊಂಡ್ತಾರೆ ಅದ್ಕಿಂತ ಇಲ್ಲಿ ಮಾಡೊ ರೇಟೆ ಜಾಸ್ತಿ ಅದಿಕ್ಕೆ ಇಲ್ನೋಡು ಶ್ಟ್ರಾಬೆರ್ ನೋಡ್ರಿ ಎಷ್ಟು ಬೆಳ್ಲಗವ್ ಕೆಂಪು ಬಿಳಿ ಹಣ್ಣಿರ್ಮಾಲಾರ್ದು ಮಾರ್ರ್ತಾರ ಮತ್ತೆ ವೆಷ್ಟ ವೆಷ್ಟ ಮಕ್ಕೊಂ ಮಾರ್ತಾರ --

ಇದು ನಮ್ಮ್ ರೈಚೂರ್ ನಲ್ಲಿಇರುವ ಸ್ಟೇಷನ್ ಈ ಸ್ಟೇಷನ್ ಬರಿ ಚೆಖ್ಖ ಸುಳೆ ಮಕ್ಳ ಬರ್ತಿರ್ ಬರ್ತಾರಾ ಚಕ್ಕ ಚಕ್ಕ‌ ಬರ್ತಾರ ಬರೆ ರೊಕ್ಕಾ ಕೇಳ್ತಾರ ಬರಿ ಒಂದು ಐದು ರುಪಯ್ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಇಪ್ಪತ್ತು ರೂಪಾಯಿ ಕೊಡ್ರಿ .

ಬರೇ ಲುಂಗಿ ಏಳ್ತಾರ್ ಪಾಪ ನಾನ್ ಒಂದ್ ಸತೇ ನಮ್ಮ್ ದೋಸ್ತುದು ಲುಂಗಿ ಯೆಲ್ದುಬಿಟ್ರು ಪಾಪ ಅವನು ಎಲ್ಲಿಗೊತನೇಳು ಪಾಪ ಆಹಾಹ --

ಇದು ನಮ್ಮ್ ರೈಚೂರ್ ನಲ್ಲಿಇರುವ ಮಾವಿನ ಕೆರೆ ಈ ಮಾವಿನ ಕೆರೆ ಯಲ್ಲಿ ನೋಡ್ರಿ ಮೀನುಗಳು ಎಂಗ ಮಾರ್ತಾರ .

ನಾನು ಪೆಟ್ರೋಲ್ ಆಕ್ಸೊನಕ್ ಓದ್ರೆ ಮೂವತ್ತು ರುಪಯ್ ಆಕೆಸ್ಕೊಂಡ್ರೆ ಅವ್ನು ಇಪ್ಪತ್ತು ರುಪಯ್ ಆಕ್ಸೋಕೊಂಡು ಕೊಡ್ತಾನ್ ನನಿಗ್ ನಲ್ವತ್ ರೂಪಾಯ್ಗ್ ಹಾಕ್ಸ್ ತಾನ್ ಅಂಗೆ --

ಇದು ನಮ್ಮ್ ರೈಚೂರ್ ನಲ್ಲಿ ಇರೋ ಅಣ್ಣನ ಅಂಗಡಿ ಎಲ್ಲ ನೋಡ್ರಿ ಅಣ್ಣನ ಅಂಗಡಿ ತಲಿ ಬಾಳೆಹಣ್ಣು ಮತ್ತೆ ಇವುಯೆವ ಹಾಲು ನನಗ ಗೊತ್ತಿಲ್ಲ ಒಟ್ಟು --

ಒಂದ್ ಕೆಜಿ ಇನ್ನೂರ ಐವತ್ತು ಮುನ್ನೂರ ಅಯ್ತೆಅಂದ್ರೆ ಎಷ್ಟು ರೇಟ್ ಇರ್ಬಹುದು ಹೇಳ್ರಿ ನೀವೇ ಹೇಳ್ರಿ ಚಪ್ರಿ ಚಪ್ರಿ ಒದದ ಬಿಟ್ಟ ಆಂಟಿ ನವ್ರು ಇದೆ ಮಾಡ್ತಾರಾ --

ಬರೇ ಹುಡಿಗ್ಯಾರು ಹುಡಿಗ್ಯಾರು ಅಂತ ಸಾಯ್ತಾರೆ ಮಕ್ಳು --

ಇತ್ತ ಹೋಗಿ ಸೀದಾ ಕಾಲ್ ಮುರ್ಕೊಂಡ್ಬಿಟ್ಟ ಕ್ಯಾಚ್ ಹಿಡ್ಯಾಕ್ ಡೈ ಹೊಡ್ಯಾಕ್ ಹೋಗಿ ಯಲ್ಲರ್ ಮುಂದ.